ಇನ್ನ ಸ್ಟಾರ್ಟ ಆಗಿಲ್ಲ ಫಂಕ್ಷನ್ .

ಎಲ್ಲರು ಕಟ್ಟಿಂಗ ಮಾಡಕ ಬರುತ್ತಾರೆ ಬಂದಲ್ಲಿ ಮಾಸ್ಕ್ ಹಾಕೊಂಡು ನಿಂತಿದ್ದಾನೆ ಆವೆಂಜರ್ ಗಾಡಿ ಎಂಟೋರ್ಕ್ ಇನ್ನ್ಯಾವುದೊ ಗಾಡಿ ಇದೆ ಅಲ್ಲಿ ಮುಂದೆ.

ಕೋಳಿ ಜಗಳ ಆಡೋದು ತಯರಾಗಿದೆ ನೋಡೋಣ ಬನ್ನಿ.

ಒಂದು ಗಾಡಿ ಅಲ್ಲಿ ನಿಂತಿದೆ ಪೆಟ್ರೋಲ್ --

ಆ ಸ್ಲಿಪ್ಪೆರ್ ಶೋಪ್ಸ್ ಮೇಲೆ ಕರ್ನಾಟಕ ಬ್ಯಾಂಕ್ ಇದೆ .

ತುಂಬ ಹಳೆಯ ಕಾಳದಿಂದ ಇದೆ ಇಲ್ಲಿ .

ಇದು ಯೂನಿಯನ್ ಬ್ಯಾಂಕ್ ಗರುಡಮ್ಮನ್ ಗುಡಿ ಹತ್ರ ಇದೆ ಗಾಂಧಿ ನಗರ ರಸ್ತೆ.

ರೈಟ್ ಸೈಡ್ ಎಂಟ್ರೆನ್ಸ್ ಅಲ್ಲಿ ಹೋದ್ರೆ ಇದೆಲ್ಲ ಕಾಣಿಸುತ್ತದೆ.

ರೆಡ್ಡ್ ಕಲರಲ್ಲಿದೆ ಬ್ಯಾಂಕ್ ಕ್ಲೋಸ್ ಆಗಿದೆ ಬೋರ್ಡ್ ಹಾಕಿದ್ದಾರೆ .

ಇದು ಮಜ್ಜಿದ ಮಸ್ಜಿದ್ ಟಾಪ್ ಅಲ್ಲಿರುವ --